ಸೆಂಟ್ರಲ್‌ ಪ್ಲೇಸ್‌ ಅದ ಪ್ಲೇಸಲ್ಲದ ಇಡೀ ರೈಚೂರಲ್ಲಿ.

ಇದು ಒಳ್ಳೆ ಬ್ಯಾಂಕು ಒಳಗೋ ಒಳಗಡೆ ಓದ್‌ಮೇಲೆ ಎಲ್ಲ --

ಇದ್ರ ಮುಂದೆ ಎಲ್ಲ ಗಾಡಿಗಳೂ ಸಹ ಮತ್ತೆ ಜನರೆಲ್ಲಾ ಕೂತಿರ್ತಾರೆ ಮತ್ತು ಇನ್ನು --

ಎಲ್ಲ ಆಕ್ಚುಲಿ ನೋಡಕ್ಕೆ ಚಲೋ ಆಗಿದೆ ಇವೆಲ್ಲ ಮತ್ತೆ ಗಿಡಗಳೂ ಇವೆ.

ಚಾಯಿ ಕಪ್ಪುಗಳಿವೆ ಮತ್ತಿದು ಇದು ಎಲ್ಲ ಕುರುಕುರೆ ಮತ್ತು ಇನ್ನೂ ಈ ತರ ಒಂದು --

ಅಲ್ಲ ಮತ್ತೆ ಒಂದು ಹಿಂದೆ ಹಿಂದೆ ಮನೆ ಇದೆ .

ನಿಂತು ನಮಸ್ಕಾರ ಮಾಡಿ ದರ್ಶನ ಮಾಡಿ ಕಳ್ಳು ಹೋಗುವಂತರು .

ಇದರಲ್ಲೊಂದು ಬೆಟ್ಟ ಗುಡ್ಡಗಳು ಒಂದು ಮತ್ತು ನೇಚರ್‌ ಎಲ್ಲ ಗಿಡಗಳು --

ದ ಬ್ಲೂ ಲೋಟಸ್ ಅಂತ‌ ಒಂದು ಬಿಲ್ಡಿಂಗ್‌ ಇದೆ.

ಇದೊಂದ್ ಸನ್‌ರೈಸಸ್‌ ಎಲೆಕ್ಟ್ರಿಕಲ್ ಆಲ್‌ ಕೈಂಡ್‌ ಆಫ್‌ ಎಲೆಕ್ಟ್ರಿಕಲ್‌ ಗೂಡ್ಸ್ .

ಸಿನೇಮಾ ಥಿಯೇಟರ್‌ ಇದು ಬ ಬಹಳ ಒಳ್ಳೆಯ ಥಿಯೇಟರ್ .

ಇಲ್ಲಿ ಇದು ಎಲ್ಲಾ ತರದ ಬಿಲ್ಡಿಂಗ್‌ ಮತ್ತು ಮನೆಗಳಿವೆ --